ಅಬ್ಬಬ್ಬಬ್ಬಾ ಸುಬಾಷಚಂದ್ರ ಬೋಸ್ ನೋಡ್ರಿ ಇವ್ರು ಏನ್ ಪೇಂಟಿಂಗ್ ನೆಗೆ ಏನ್ ಚಂದ್ ಮಾಡ್ಯಾರ್.

ತಾಟದಿಂದ ಹಂಗ್ ಅನ್ನ ಹಾಕೊಂಡ್ ತಿನ್ನಬಹುದ್ ನೋಡ್ರಿ.

ಏನ್ ಹಸಿರು ಎಲ್ಲಾ ನೀರ್ ಗಿರ್ ಬಂದು ಏನ್ ಹಸೀರ್ ಹಸೀರ್ ಕಾಣ್ಕ್ ಬಾಳ್ ಚಂದ್ ಐತಿ ಬಾಳ್ ಅಡ್ಡಾಡಕ್ ಬಾಳ್ ಮಸ್ತ್ ಅನ್ನಸ್ತತಿ ಹೋಗಬೇಕ್ ನೋಡ್ರಿ ಒಂದ್ ಸಲ ಇಲ್ಲಿ ಇಲ್ಲೆಲ್ಲಾ ಅಡ್ಡಾಡಿ ಬರಬೇಕು ಹೋಗ್ ರೀ ಯಾವ್ನ .

ನೋಡ್ರಿ ಈದ್ ಅಶೋಕಾ ಲೇಲ್ಯಾಂಡ್ ಶೋ ರೂಮ್ ರಿ ಈದ್ ಮೊದಲ ಧಾರವಾಡ ಹುಬ್ಳಿ ರೋಡ್ ನಾಗ್ ಇತ್ತ ಈಗ್ ಏನ್ ರೀ ಟ್ರಾನ್ಸ್ಫರ್ ಮಾಡರ್ ಎಲ್ಲಿ ಮಾಡರ್.